ಇಲ್ಲಿ ಇದರಲ್ಲಿ ಹಳ್ಳಿಯ ಜನಗಳಿಗೆ ಲೋನ್ ಅನ್ನು ಕೊಡುವುದರ ಮೂಲಕ ಸಾಲವನ್ನು ಕೊಟ್ಟು ಜನರಿಗೆ ಇದು ಬಹಳ ಅನುಕೂಲ ಆಗುವಂತೆ ಇದು ಮಾಡಿದೆ .

ಇದು ರಾಣಿ ಸ್ನಾನ ಗೃಹ ಇದು ಈಗ ಎಲ್ಲಿದೆ ಅಂತ ಅಂದ್ರೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿದೆ ಇದನ್ನು ರಾಜರುಗಳು ಮೊದಲಿನ ಕಾಲದ ಕಂಬ ರಾಣಿಗೋಸ್ಕರ ಅಂದ್ರೆ ರಾಣಿಯರು ಸ್ನಾನ ತಮ್ಮ ಸ್ನಾನ ಮಾಡೋದಕ್ಕೋಸ್ಕರ ರಾಣಿಯ ಸ್ನಾನ ಗೃಹ ಎಂದುರಾಣಿಗೋಸ್ಕರನೇ ಇದನ್ನು ನಿರ್ಮಿಸಿರುತ್ತಾರೆ .

ಹಂಗೆ ಯಾವದಾರು ಫನ್ ಕ್ಷನ್ ಇದ್ದಾಗ. ಈ ತರ ಕುರ್ಚಿಗಳು ಏನ್ ಅಲಂಕಾರ ಮಾಡೋದು ಯಾವಾಗ್ ಆಗತ್ತೆ ಅಂದ್ರೆ ದೊಡ್ ದೊಡ್ಡ ರಾಜಕಾರಣಿಗಳು ಬಂದಾಗ ದೊಡ್ ದೊಡ್ಡ ಶ್ರೀಮಂತರ ಮಕ್ಕಳ ಮದ್ವೆ ಇದ್ದಾಗ. ಇದು ಸಾಮಾನ್ಯವಾಗಿ ಎಲ್ರು ಕೂಡ ಈ ತರ ಡೆಕೋರೇಷನ್ ಮಾಡೋದು--

ಈ ಕಾರು ಗಳನ್ನು ನಿಲ್ಲಿಸಲು ಸ್ಥಳ ಬೇಕ್ರಿ ಅಂತ ಈ ಬ್ಯಾಂಕಿ ನವರು ಇಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ.